ಇಲ್ಲಿ ಒಂದು ಹಾಸ್ಪಿಟಲ್ ರೂಂ ಇದೆ.

ಈ ಅಂಗಡಿಯಲ್ಲಿ ಎರಡು ಕೌಂಟರ್ಸ್ ಗಳು ಇವೆ.

ಈ ಅಂಗಡಿಯಲ್ಲಿ ಬಹಳಷ್ಟು ಪ್ಯಾಕೆಟ್ಸ್ ಗಳನ್ನು ಗೋಡೆಗೆ ಹಚ್ಚಿದ್ದಾರೆ.

ಈ ಪೆಟ್ರೋಲ್ ಬಂಕ್ ನಲ್ಲಿ ಒಂದು ವೈಟ್ ಕಾರ್ ಇದೆ.

ಮತ್ತು ಈ ಪೆಟ್ರೋಲ್ ಪಂಪ್ ನಲ್ಲಿ ಬಹಳಷ್ಟು ವಾಹನಗಳು ಇವೆ.

ಕೌಂಟರ್ಸ್ ಒಳಗಡೆ ಬಹಳಷ್ಟು ತಿನ್ನುವ ಸಾಮಾನ್ಗಳನ್ನು--

ಇಲ್ಲಿ ಎರಡು ವಿದ್ಯುತ್ ಮೀಟರ್ ಗಳನ್ನು ಹಚ್ಚಿದ್ದಾರೆ.

ಈ ಪಾರ್ಕ ನಲ್ಲಿ ಬಹಳಷ್ಟು ಮರಗಿಡಗಳು ಬೆಳೆದಿವೆ.

ಇಲ್ಲಿ ಬಹಳಷ್ಟು ಫ್ಲ್ಯಾಗ್ಸ್ ಗಳನ್ನು ಹಚ್ಚಿದ್ದಾರೆ.

ಮತ್ತು ಇಲ್ಲಿ ರಂಗೋಲಿ ಕೂಡ ಹಾಕಿದ್ದಾರೆ.

ಈ ಕ್ಲಾಸ್ ರೂಮ್ ನಲ್ಲಿ ಒಂದು ಬೋರ್ಡ್ ಇದೆ.

ಇಲ್ಲಿ ಒಂದು ಬಟ್ಟೆಯ ಅಂಗಡಿ ಇದೆ.

ಇಲ್ಲಿ ಒಂದು ಸುಂದರವಾದ ಜಾಗವಿದೆ ಇದು ಪಬ್ಲಿಕ್ ಪ್ಲೇಸ್ ಇದೆ.

ಮತ್ತು ಹಿಂದೆ ಬಹಳಷ್ಟು ಜನರು ಕೆಲಸ ಮಾಡುತ್ತಿದ್ದಾರೆ.

ಹೊರಗಡೆ ಒಂದು ಅಂಗಡಿ ಇದೆ ಅಂಗಡಿಯಲ್ಲಿ ಬಹಳಷ್ಟು ಪ್ಯಾಕೇಟ್ಸ್ಗಳನ್ನು ನೇತು ಹಾಕಿದ್ದಾರೆ ಇಲ್ಲಿ ಎರಡು ಮಕ್ಕಳು ಇವೆ.

ಈ ಅಂಗಡಿಯಲ್ಲಿ ಬಹಳಷ್ಟು ಕಾಟನ್ ಗಳನ್ನು ಇಟ್ಟಿದ್ದಾರೆ.

ಮತ್ತು ಈ ಕ್ರಿಕೆಟ್ ಪ್ಲೇ ಗ್ರೌಂಡ್ ಅಲ್ಲಿ ಬಹಳಷ್ಟು ವೈಟ್ ಮಾರ್ಜಿನ್ ಗಳು ಹಾಕಿದ್ದಾರೆ.

ಪ್ಲೇ ಗ್ರೌಂಡ್ ನಲ್ಲಿ ವಿಕೆಟ್ಸ್ ಗಳು ಕೂಡ ಇವೆ.

ಇಲ್ಲಿ ಒಂದು ಸೈಕಲ್ ಶೋರೂಮ್ ಇದೆ.

ಒಂದೆ ಬಹಳಷ್ಟು ಜನರು ಇವೆ ಪಕ್ಕದಲ್ಲಿ ಕಾರ್ ಇದೆ.

ಈ ವರ್ಕ್ ಶಾಪ್ ಮೇಲೆ ಪೋನ್ ನಂಬರ್ ಕೂಡ ಬರೆದಿದ್ದಾರೆ.

ಮತ್ತು ಇಲ್ಲಿ ಬಹಳಷ್ಟು ಮರಗಳು ಇವೆ ಇಲ್ಲಿ ಒಂದು ಕಾರ್ ಕೂಡ ಇಟ್ಟಿದ್ದಾರೆ.

ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಕುರ್ಚಿಗಳನ್ನು ಮತ್ತು ಟೇಬಲ್ ಗಳನ್ನು ಇಟ್ಟಿದ್ದಾರೆ.